ಈ ಚಿತ್ರದಲ್ಲಿ ನನಿಗೆ ಕಾಣಿಸುವುದೇನೆಂದರೆ ಇದು ಒಂದು ದೊಡ್ಡ ಬಿಲ್ಡಿಂಗ್‌ ಆಗಿದೆ ಇದು ನೋಡಲು ಈಗ ಕಟ್ಟಿಸಿದ ಬಿಲ್ಡಿಂಗ್‌ ಅಂತಾ ಕಾಣಿಸ್ತಾ ಇದೆ ಮತ್ತು ಇದು ಮನೆಯು ಆಗಿರಬಹುದು ಇದು ಯಾವುದೋ ಒಂದು ಶ್ರೀಮಂತರ ಮನೆ ಆಗಿದೆ.

ಈ ಚಿತ್ರದಲ್ಲಿ ನಮಗೆ ಕಂಡುಬರುತ್ತಿರುವುದೇನೆಂದರೆ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಎಂಬ ಒಂದು ಇನ್ಸ್ಟಿಟ್ಯೂಟ್‌ ಇಲ್ಲಿ ಹಲವಾರು ಜನರು ಮೆಡಿಕಲ್‌ ಸ್ಟೋರ್‌ ಹಚ್ಚಿದ್ದಾರೆ.

ಈ ಚಿತ್ರದಲ್ಲಿ ಕಾಣುತ್ತ ಇರೋದು ಒಂದು ಆಟದ ಆಟ ಇದು ನೋಡಲು ಚಿಕ್ಕ ಮಕ್ಕಳ ಆಟದಂತೆ ಕಾಣುತಿತು.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಾ ಇದು ಒಂದು ದೊಡ್ಡ ಬಿಲ್ಡಿಂಗ್ ಎಂದು ಕಾಣಿಸುತ್ತಿದೆ ಇದು ಗುಲ್ಬರ್ಗದಲ್ಲಿ ಕಂಡು ಬರುವ ಒಂದು ಚಿತ್ರಣವಾಗಿದೆ ಮತ್ತೆ ಇಲ್ಲಿ ಹಲವಾರು ಬಿಲ್ಡಿಂಗು ಗಳಲ್ಲಿ ನಮಗೆ ಕಾಣುಸುತ್ತಿದಾವೆ ಗುಡಿಗೊಪುರಗಳಂತೆ ಕಾಣಿಸುತ್ತಿದ್ದಾವೆ .

ನೋಡಲು ತುಂಬಾ ಅದ್ಭೂತವಾಗಿ ದೊಡ್ಡ ದೊಡ್ಡದ್ದಾಗಿ ನಮಗೆ ಕಾಣುಸಿತ್ತಿದ್ದಾವೆ--

ಅದು ಅದ್ಭುತವಾಗಿ ಕಾಣಿಸುತ್ತಿದೆ ಇಲ್ಲಿ ಗುಲ್ಬರ್ಗಾದ್ ಒಂದು ಚಿಕ್ಕ ವಾರಡಿನಲಿ ಕಾಣಿಸುವಂತಹ ಒಂದು ಚಿತ್ರಣವಾಗಿದೆ---

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಾಯಿರುವುದು ಒಂದು ಬಸ್ ನಿಲ್ದಾನ ಎಂಬುದು ಇದು ಗುಲ್ಬರ್ಗ ದಲ್ಲಿ ಕಂಡ ಬರುತ್ತದೆ ಇದು ಒಂದು ಗೌರ್ಮೆಂಟ್ ಬಸ್ ನಿಲ್ದಾಣ ವಾಗಿದೆ ಇಲ್ಲಿ ಹಲವಾರು ಜನ ಓಡಾಡುತ್ತಿರುತ್ತಾರೆ.

ಈ ಚಿತ್ರದಲ್ಲಿ ನಮಗೆ ಕಾಣುತಾ ಇದೆ ಎಕ್ಸ್ಟ್ರೀಮ್ ಮೆನ್ಸ್ ಪಾರ್ಲರ್ ಎಂಬುದು ಇದು ಒಂದು ಮೆನ್ಸ್ ಗಳ ಪಾರ್ಲರ್ ಆಗಿದು ಇದು ಗುಲ್ಬರ್ಗಾದಲ್ಲಿ ನಮಗೆ ಕಂಡು ಬರುತ್ತದೆ ಇಲ್ಲಿ ಎಕ್ಸ್ಟ್ರೀಮ್ ಆಗಿ ಕಟಿಂಗ್ ಅನ್ನು ಮಡಲಾಗುತ್ತದೆ .

ಓಡಾಡುತ್ತಿದ್ದಾವೆ ಇದು ನಮ್ಮ ಗುಲ್ಬರ್ಗಾದ ಒಂದು ಚಿತ್ರಣವಾಗಿದೆ .